ಈ ಹಾಲಿನಲ್ಲಿ ಎಲ್ಲಾ ಕಿಟಕಿಗಳು ತೆರೆದಿವೆ.

ಇಲ್ಲಿ ನಾವು ಸುಮಾರು ಕಬ್ಬಿಣದ ಸಲಕರಣೆಗಳನ್ನು ನೋಡಬಹುದು.

ಇದು ಲಾ ಕಾಲೇಜಿನ ಚಿತ್ರಣವೆನಿಸುತ್ತದೆ ಮತ್ತು ಇಲ್ಲಿ ಸೆಕ್ಯೂರಿಟಿ ಗೌರ್ಡಿನ ಒಂದು ರೂಮ್ ಕೂಡ ಕಾಣಿಸುತ್ತದೆ.

ಇಲ್ಲಿ ಒಬ್ಬ ಅ- ಹುಡುಗಿಯು ನಿಂತು ಮಾಡುತ್ತಿದ್ದಾಳೆ ಒಬ್ಬಳು ಕುಳಿತುಕೊಂಡು ಮಾಡುತ್ತಿದ್ದಾಳೆ.

ಎಲ್ಲಾ ಭಾಷೆಯ ಪುಸ್ತಕಗಳು ಇಲ್ಲಿ ದೊರೆಯುತ್ತದೆ ಇಲ್ಲಿ ಮೂರು ನಾಲ್ಕು ಜನ ಗಂಡಸರು ನಿಂತಿದ್ದಾರೆ.

ಇಲ್ಲಿ ಬಹೃತಾಕಾರದ ಮರಗಳನ್ನು ನೋಡಬಹುದು ವಿದ್ಯುತ್ ಕಂಬಗಳು ಕೂಡ ಇದೆ.

ಇಲ್ಲಿ ಎರಡು ಹಟೋ ಕೂಡ ಕಾಣಿಸುತ್ತಿದೆ ಒಂದು ಪ್ರೈವೇಟ್ ಬಸ್ ಕೂಡ ಇದೆ.

ಇಲ್ಲಿ ಮರಗಳು ಬೆಳೆದು ನಿಂತಿರುವುದನ್ನು ನೋಡಬಹುದು.

ಸೇರಿದ್ದಾರೆ ಇಲ್ಲಿ ನಾಲ್ಕರಿಂದ ಐದು ಮಂದಿ--

ಇಲ್ಲಿ ಕೆಳ ಬಾಗದಲ್ಲಿ ಅಂಗಡಿ ಮಳಿಗೆಗಳು ಇವೆ ಮೇಲ್ಬಾಗದಲ್ಲಿ ಮನೆಯನ್ನು ಕಟ್ಟಿದ್ದಾರೆ.

ಅಂಗಡಿಯ ಮುಂದೆ ಒಂದು ಕಾರು ನಿಂತಿರುದನ್ನು ಗಮನಿಸಬಹುದು.

ತರಕ್- ಅ- ಹಣ್ಣಿನ ಅಂಗಡಿ ಮುಂದೆ ಇಬ್ಬರು ಗಂಡಸರು ನಿಂತಿದ್ದಾರೆ.

ಮತ್ತು ಊಟವನ್ನು ಆರ್ಡರ್ ಕೂಡ ಮಾಡುತ್ತಿದ್ದಾರೆ .